ಲಿನಕ್ಸ್ ನಲ್ಲಿ ಸಿಂಪಲ್ ಫಿಲ್ಟರ್ ನ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ತಮಗೆಲ್ಲರಿಗೂ ಸ್ವಾಗತ
ಇಲ್ಲಿ ನಾವು ಹೆಡ್ ಟೇಲ್ ಸಾರ್ಟ್ ಕಟ್ ಮತ್ತು ಪೇಸ್ಟ್ ಗಳ ಬಗ್ಗೆ ಕಲಿಯಲಿದ್ದೇವೆ
ಇವೆಲ್ಲಾ ಕಮಾಂಡ್ ಲೈನ್ ಟೆಕ್ಸ್ಟ್ ಮಾನ್ಯುಪ್ಯುಲೇಶನ್ ಟೂಲ್ ಗಳಾಗಿವೆ
ನಿಮಗೆ ಟರ್ಮಿನಲ್ ಮೇಲೆ ಹ್ಯಾಷ್ ಸಿಂಬಲ್ ಕಾಣಿಸಿದರೆ ಆ ಕಮಾಂಡ್ ಗಳನ್ನು ಚಲಾಯಿಸಲು ನೀವು ರೂಟ್ ಯೂಸರ್ ಆಗಬೇಕಾಗುತ್ತದೆ
ಸುಡೊ ಸು ಅಥವಾ ಸು ರೂಟ್ ನಿಮಗೆ ಟರ್ಮಿನಲ್ ನಲ್ಲಿ ಒಂದು ಡಾಲರ್ ಸಿಂಬಲ್ ಕಾಣಿಸಿದರೆ ಆ ಕಮಾಂಡ್ ಗಳನ್ನು ಚಲಾಯಿಸಲು ನೀವು ಸಾಮಾನ್ಯ ಯೂಸರ್ ಆಗಿದ್ದರೆ ಸಾಕು
ನೀವು ಫೈಲ್ ಗಳು ಸೇವ್ ಆಗುವ ಯಾವುದೇ ಪಾತ್ ನ್ನು ಬದಲಾಯಿಸದೇ ಡೀಫಾಲ್ಟ್ ಇನ್ಸ್ಟಾಲೇಶನ್ ಮಾಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ
ನಾನು ಈ ಟ್ಯುಟೋರಿಯಲ್ ನಲ್ಲಿ ಉಬುಂಟು 1010 ಅನ್ನು ಬಳಸುತ್ತಿದ್ದೇನೆ
ಈ ಟ್ಯುಟೋರಿಯಲ್ ಗೆ ಬೇಕಾಗಿರುವ ಅಗತ್ಯತೆಗಳೇನೆಂದರೆ ಮೌಸ್ ಮತ್ತು ಕೀಬೋರ್ಡ್ ನ ಬಳಕೆ ಹಾಗೂ ವಿಂಡೋನಲ್ಲಿ ಮೆಗ್ಸಿಮೈಸ್ ಮತ್ತು ಮಿನಿಮೈಸ್ ಬಟನ್ ಗಳ ಬಳಕೆ
ನಾವು ಡೀಫಾಲ್ಟ್ ಆಗಿ ಫೈಲ್ ನ ಮೊದಲ 10 ಸಾಲುಗಳನ್ನು ತೋರಿಸಲು ಆಸ್ಕಿ ಫೈಲ್ ಹೆಸರನ್ನು ಹೊಂದಿರುವ ಹೆಡ್ ಕಮಾಂಡ್ ಅನ್ನು ಬಳಸುತ್ತೇವೆ
ಈಗ ನಾವು ಒಂದು ಫೈಲ್ ನ್ನು ರಚಿಸೋಣ
ಈಗ ನಾನು ಅದನ್ನು ಪ್ರಾಯೋಗಿಕವಾಗಿ ತೋರಿಸಲು ESC ಎಸ್ಕೇಪ್ ಕೀಯನ್ನು ಒತ್ತುತ್ತಿದ್ದೇನೆ
ಕ್ರಮವಾಗಿ ಅಪ್ಲಿಕೇಶನ್ಸ್ ಜಿಟಿಯ ಆಕ್ಸೆಸರೀಸ್ ಜಿಟಿಯ ಟೆಕ್ಸ್ಟ್ ಎಡಿಟರ್ ಗೆ ಹೋಗಿ
ಸಮಯದ ಅಭಾವದಿಂದಾಗಿ ನಾನು ಈಗಾಗಲೇ ಇನ್ನೊಂದು ಫೈಲ್ ನಲ್ಲಿ ಇರುವ ಸಂಖ್ಯೆಗಳನ್ನು ಕಾಪಿ ಮತ್ತು ಪೇಸ್ಟ್ ಮಾಡುತ್ತೇನೆ
ಫೈಲ್ ಗೆ ಹೋಗಿ ಸೇವ್ ಮಾಡಿ
ಫೈಲ್ ನ್ನು ನಂಬರ್ಸ್ ಡಾಟ್ ಟಿಎಕ್ಸ್ಟಿ ಎಂದು ಹೆಸರಿಸಿ ಸೇವ್ ಮಾಡಿ
ಆ ಫೈಲನ್ನು ಕ್ಲೋಸ್ ಮಾಡಿ
ಈಗ ಅಪ್ಲಿಕೇಶನ್ಸ್ ಜಿಟಿಯ ಆಕ್ಸೆಸರೀಸ್ ಜಿಟಿಯ ಟರ್ಮಿನಲ್ ಗೆ ಹೋಗಿ
ನಮಗೆ ನೋಡಲು ಸಾಧ್ಯವಾದರೆ ನಾವು ರಚಿಸಿರುವ ಫೈಲ್ ನ್ನು ಈಗ ನೋಡಲು ಪ್ರಯತ್ನಿಸೋಣ
ಎಲ್ಎಸ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ನಾವು ಇಲ್ಲಿ ಎಲ್ಲಾ ಫೈಲ್ ಗಳನ್ನೂ ಹಾಗೂ ಫೋಲ್ಡರ್ ಗಳನ್ನೂ ನಮ್ಮ ಹೋಂ ಡೈರೆಕ್ಟರಿಯಲ್ಲಿ ಪಟ್ಟಿ ಮಾಡಿದ್ದೇವೆ
ಈಗ ನಾವು ರಚಿಸಿರುವ ಫೈಲ್ ನಲ್ಲಿರುವ ವಿಷಯವನ್ನು ಓದಲು ನಾವು ಕ್ಯಾಟ್ ಕಮಾಂಡ್ ನ್ನು ಬಳಸಬಹುದು
ಕ್ಯಾಟ್ ನಮ್ ಫೈಲ್ ನ ಹೆಸರು ತಾನಾಗಿಯೇ ಬರಲು ಟ್ಯಾಬ್ ಒತ್ತಿ ನಂತರ ಎಂಟರ್ ಒತ್ತಿ
ಹೀಗೆಯೇ ನಾವು ಹೆಡ್ ಕಮಾಂಡ್ ನ ಜೊತೆ ಮಾಡೋಣ
ಹೆಡ್ ನಂಬರ್ಸ್ ಡಾಟ್ ಟಿಎಕ್ಸ್ಟಿ
ಎಂಟರ್ ಒತ್ತಿ
ಈಗ ಮೊದಲ 10 ಸಾಲುಗಳು ಪ್ರದರ್ಶಿತವಾಗಿದೆ
ನಮಗೆ ಮೊದಲ 5 ಸಾಲುಗಳನ್ನು ನೋಡಬೇಕಾದಲ್ಲಿ ಹೆಡ್ ಕಮಾಂಡ್ ಮತ್ತು ಫೈಲ್ ನ ನಡುವೆ ಹೈಫೆನ್ ನ್5 ಆಯ್ಕೆಯನ್ನು ಬಳಸಿ
ಅಪ್ ಏರೋ ಕೀ ಒತ್ತಿ ನಡುವೆ ಬನ್ನಿ ಹೈಫೆನ್ ನ್5 ಬರೆದು ಎಂಟರ್ ಒತ್ತಿ
ಈಗ ಮೊದಲ 5 ಸಾಲುಗಳು ಮಾತ್ರ ಕಾಣಿಸುತ್ತಿವೆ
ಈಗ ನಾವು ಪ್ರೆಸೆಂಟೇಶನ್ ಗೆ ಹಿಂತಿರುಗೋಣ
ಫ್5
ಟೈಲ್ ಕಮಾಂಡ್ ಹೆಡ್ ಕಮಾಂಡ್ ಗೆ ಅತ್ಯಂತ ವಿರುದ್ದವಾಗಿದ್ದು ಅದು ಡೀಫಾಲ್ಟ್ ಆಗಿ ಫೈಲ್ ನ ಕೊನೆಯ 10 ಸಾಲುಗಳನ್ನು ತೋರಿಸುತ್ತದೆ
ಈಗ ನಾನು ಟರ್ಮಿನಲ್ ಗೆ ಹೋಗಲು ALT ಮತ್ತು Tab ಒತ್ತುತ್ತೇನೆ
ಟೈಲ್ ನಂಬರ್ಸ್ ಡಾಟ್ ಟಿಎಕ್ಸ್ಟಿ ನಮಗೆ ಕೊನೆಯ 5 ಸಾಲುಗಳನ್ನು ಮಾತ್ರ ನೋಡಬೇಕಾದಲ್ಲಿ ಟೈಲ್ ಕಮಾಂಡ್ ಮತ್ತು ಫೈಲ್ ನ ನಡುವೆ ಹೈಫೆನ್ ನ್5 ಆಯ್ಕೆಯನ್ನು ಬಳಸಿ
ಹೈಫೆನ್ ನ್5 ಎಂಟರ್ ಒತ್ತಿ
ಈಗ ಸ್ಲೈಡ್ ಗೆ ಹಿಂತಿರುಗೋಣ
ಲಾಗ್ ಫೈಲ್ ನಲ್ಲಿ ಸಿಸ್ಟಂ ನಲ್ಲಿ ನಡೆದ ಘಟನೆಗಳು ಇರುತ್ತವೆ
ಆಥ್ ಡಾಟ್ ಲಾಗ್ ಎಂಬ ಫೈಲ್ ಯಾರು ಲಾಗ್ ಇನ್ ಹಾಗೂ ಲಾಗ್ ಔಟ್ ಆಗುತ್ತಾರೋ ಅವರ ಲಾಗ್ ಗಳನ್ನು ನಿಯಂತ್ರಿಸುತ್ತದೆ
ಟೈಲ್ ಕಮಾಂಡ್ ನ ತುಂಬಾ ಉಪಯುಕ್ತವಾದ ವಿಕಲ್ಪವೆಂದರೆ ಹೈಫೆನ್ ಫ್
ಇದನ್ನು ಲಾಗ್ ಫೈಲ್ ನ ಕೊನೆಯನ್ನು ಅನುಸರಿಸಲು ಬಳಸಲಾಗುತ್ತದೆ
ಒಂದು ವೇಳೆ ಲಾಗ್ ಫೈಲ್ ಗೆ ಒಂದು ಹೊಸ ಸಾಲು ಸೇರಿಕೊಂಡರೆ ಟೈಲ್ ಕಮಾಂಡ್ ಅದನ್ನು ಕೊನೆಯ ಸಾಲು ಎಂದು ಪರಿಗಣಿಸಿ ಡೀಫಾಲ್ಟ್ ಆಗಿ ಅದರ ಮೇಲಿನ 10 ಸಾಲುಗಳನ್ನು ಪ್ರದರ್ಶಿಸುತ್ತದೆ
ಟರ್ಮಿನಲ್ ಗೆ ಹೋಗಿ
ಟೈಲ್ ಹೈಫೆನ್ f ಫಾರ್ವರ್ಡ್ ಸ್ಲಾಶ್ ವರ್ ಲಾಗ್ ಆಥ್ ಡಾಟ್ ಲಾಗ್ ಈಗ ನಾನು ಟರ್ಮಿನಲ್ ನ್ನು ಚಿಕ್ಕದಾಗಿಸುತ್ತೇನೆ
ಈಗ ನಾವು ಇನ್ನೊಂದು ಟರ್ಮಿನಲ್ ನ್ನು ಓಪನ್ ಮಾಡೋಣ
ಅಪ್ಲಿಕೇಶನ್ ಜಿಟಿಯ ಆಕ್ಸೆಸರೀಸ್ ಜಿಟಿಯ ಟರ್ಮಿನಲ್
ಈಗ ನಾನು ಈ ಟರ್ಮಿನಲ್ ನ್ನು ಚಿಕ್ಕದಾಗಿಸುತ್ತೇನೆ
ಇದರಿಂದಾಗಿ ನಾನು ಒಂದೇ ಸ್ಕ್ರೀನ್ ನಲ್ಲಿ ಟೈಲ್ ಎಂಬುದು ಹೇಗೆ ಲಾಗ್ ಫೈಲ್ ನ ಕೊನೆಯ ಸಾಲನ್ನು ತಲುಪುತ್ತದೆ ಎಂಬುದನ್ನು ತೋರಿಸಬಹುದು
ಈಗ ಸು ರೂಪದಲ್ಲಿ ತಮ್ಮ ಹೆಸರನ್ನು ಪ್ರಯತ್ನಿಸಿ
ನಂತರ ಎಂಟರ್ ಒತ್ತಿ
ಅದರಲ್ಲಿ ತಪ್ಪಾದ ಪಾಸ್ ವರ್ಡ್ ಹಾಕಿ ಎಂಟರ್ ಒತ್ತಿ
ಈಗ ನೀವು ಟೈಲ್ ಕಾರ್ಯನಿರತವಾಗಿರುವ ಟರ್ಮಿನಲ್ ನಲ್ಲಿ ಹೊಸ ಲಾಗ್ ಸೇರಿರುವುದನ್ನು ಕಾಣಬಹುದು
ದಿನಾಂಕ ಮತ್ತು ಸಮಯವು ದೃಢೀಕರಣದ ವೈಫಲ್ಯವು ಯಾವಾಗ ಆಯಿತೆಂದು ಸೂಚಿಸುತ್ತದೆ
ಸಿಸ್ಟಂ ನ ದಿನಾಂಕ ಮತ್ತು ಸಮಯವನ್ನು ಪರೀಕ್ಷಿಸಲು ಡೇಟ್ ಎಂದು ಟೈಪ್ ಮಾಡಿ
ಟರ್ಮಿನಲ್ ನ್ನು ಕ್ಲೋಸ್ ಮಾಡಲು ಎಕ್ಸಿಟ್ ಎಂದು ಟೈಪ್ ಮಾಡಿ
ಕಾರ್ಯನಿರತವಾಗಿರುವ ಟೈಲ್ ಕಮಾಂಡ್ ನ್ನು ಕ್ಲೋಸ್ ಮಾಡಲು CTRL C ಒತ್ತಿ ಮತ್ತು ಸ್ಕ್ರೀನ್ ನ್ನು ದೊಡ್ಡದು ಮಾಡಿ
ನಾವು ಹಿಂದಿನ ಉದಾಹರಣೆಯಲ್ಲಿ ಆಥ್ ಡಾಟ್ ಲಾಗ್ ಫೈಲ್ ನ್ನು ಮಾತ್ರ ನೋಡಿದ್ದೇವೆ
ಇವುಗಳು ಲಿನಕ್ಸ್ ನಲ್ಲಿ ಸಾಮಾನ್ಯವಾಗಿ ಬಳಸಲ್ಪಡುವ ಲಾಗ್ ಫೈಲ್ ಗಳು
ಒಬ್ಬ ಲಿನಕ್ಸ್ ಸಿಸ್ಟಂ ಅಡ್ಮಿನಿಸ್ಟ್ರೇಟರ್ ಸಿಸ್ಟಂ ನಲ್ಲಿ ಏನಾದರೂ ತೊಂದರೆ ಸಂಭವಿಸಿದರೆ ಪರಿಹಾರ ಹುಡುಕುವ ಸಲುವಾಗಿ ಹೆಚ್ಚಿನ ಮಾಹಿತಿಗಾಗಿ ಈ ಲಾಗ್ ಫೈಲ್ ಗಳನ್ನು ನೋಡುತ್ತಾನೆ
ಸೋರ್ಟ್ ಎಂಬ ಕಮಾಂಡ್ ಹೆಸರಿಗನುಗುಣವಾಗಿ ಒಂದು ಫೈಲ್ ನಲ್ಲಿರುವ ವಿಷಯಗಳನ್ನು ನಮಗಾಗಿ ಏರಿಕೆ ಹಾಗೂ ಇಳಿಕೆ ಕ್ರಮದಲ್ಲಿ ಜೋಡಿಸುತ್ತದೆ
ಸೋರ್ಟ್ ನಂಬರ್ಸ್ ಡಾಟ್ ಟಿಎಕ್ಸ್ಟಿ
ಇದು ನಮ್ಮ ನಂಬರ್ಸ್ ಡಾಟ್ ಟಿಎಕ್ಸ್ಟಿ ನ್ನು ಏರಿಕೆ ಕ್ರಮದಲ್ಲಿ ಜೋಡಿಸುತ್ತದೆ
ಇದರಲ್ಲಿ ಒಂದು ವಿಶೇಷವಿದೆ
ಸೋರ್ಟ್ ಎಂಬುದು ಸಂಖ್ಯೆಯ ಮೊದಲ ಅಂಕೆಯನ್ನು ಮಾತ್ರ ಪರಿಗಣಿಸುತ್ತಿದೆ
ಹಾಗಾಗಿ 2 ಎಂಬುದರ ಮುಂಚೆಯೇ 10 11 12 ಕಾಣಿಸಿಕೊಳ್ಳುತ್ತವೆ
ಇದನ್ನು ತಪ್ಪಿಸಲು ಹೈಫೆನ್ n ಆಯ್ಕೆಯನ್ನು ಸೇರಿಸಿ
ಹೈಫೆನ್ n ಮತ್ತು ಎಂಟರ್ ಒತ್ತಿ
ಈಗ ಸೋರ್ಟ್ ಸಂಪೂರ್ಣ ಸಂಖ್ಯೆಯನ್ನು ಪರಿಗಣಿಸುತ್ತದೆ
ನಂಬರ್ ಡಾಟ್ ಟಿಎಕ್ಸ್ಟಿ ನ್ನು ಇಳಿಕೆಯ ಕ್ರಮದಲ್ಲಿ ಜೋಡಿಸಲು ಹೈಫೆನ್ r ಆಯ್ಕೆಯನ್ನು ಸೇರಿಸಿ
ನಾವು ಈ ಫೈಲ್ ನಲ್ಲಿ ಕೆಲವು ಸಂಖ್ಯೆಗಳು ಪುನರಾವರ್ತಿತವಾಗಿರುವುದನ್ನು ನೋಡಬಹುದು
ಆ ತರಹದ ವಿಶಿಷ್ಟ ಸಂಖ್ಯೆಯನ್ನು ತೆಗೆಯಲು ಹೈಫೆನ್ u ಅನ್ನು ಸೇರಿಸಿ
ಈಗ ಟರ್ಮಿನಲ್ ಗೆ ಹೋಗಿ
ಅಪ್ ಏರೋ ಕೀ ಒತ್ತಿ
u ಒತ್ತಿ ಎಂಟರ್ ಒತ್ತಿ
ಮೊದಲು ಎರಡು 2 ಗಳು ಇದ್ದವು ಈಗ ಒಂದೇ 2 ಇದೆ
ಈಗ ನಾವು ಫೈಲ್ ನ ಕಂಟೆಂಟ್ ಅನ್ನು ಒಂದು ನಿಗದಿಪಡಿಸಿದ ಕಾಲಂನಲ್ಲಿ ಹೇಗೆ ವಿಂಗಡಿಸುವುದೆಂದು ನೋಡೋಣ
ಈಗ ನಾವು ಒಂದು ಫೈಲ್ ನ್ನು ರಚಿಸೋಣ ಅದಕ್ಕಾಗಿ ಅಪ್ಲಿಕೇಶನ್ಸ್ ಜಿಟಿಯ ಆಕ್ಸೆಸರೀಸ್ ಜಿಟಿಯ ಟೆಕ್ಸ್ಟ್ ಎಡಿಟರ್ ಗೆ ಹೋಗಿ
ಸಮಯದ ಅಭಾವದಿಂದಾಗಿ ನಾನು ಈಗಾಗಲೇ ಇನ್ನೊಂದು ಫೈಲ್ ನಲ್ಲಿರುವ ಡಾಟಾವನ್ನು ಕಾಪಿ ಮತ್ತು ಪೇಸ್ಟ್ ಮಾಡುತ್ತೇನೆ CTRLC CTRLV
ಫೈಲ್ ನ್ನು ಮಾರ್ಕ್ಸ್ ಡಾಟ್ ಟಿಎಕ್ಸ್ಟಿ ಎಂದು ಹೆಸರಿಸಿ ಮತ್ತು ಸೇವ್ ಒತ್ತಿ
ಈ ಫೈಲ್ ನಲ್ಲಿರುವ ಅಂಕಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ
ಏಕೆಂದರೆ ಕಡಿಮೆ ಅಂಕಗಳನ್ನು ನೀಡಿದ್ದಕ್ಕೆ ಯಾರಾದರೂ ನನ್ನನ್ನು ಆರೋಪಿಸುವುದು ನನಗೆ ಇಷ್ಟವಿಲ್ಲ
ಫೈಲನ್ನು ಕ್ಲೋಸ್ ಮಾಡಿ
ಈಗ ನಾವು ಮಾರ್ಕ್ಸ್ ಡಾಟ್ ಟಿಎಕ್ಸ್ಟಿ ಫೈಲ್ ನ ಎರಡನೇಯ ಕಾಲಂನ ಪ್ರಕಾರ ವಿಂಗಡಣೆ ಮಾಡೋಣ
ಟರ್ಮಿನಲ್ ಗೆ ಹೋಗಿ
ಸೋರ್ಟ್ ಸ್ಪೇಸ್ ಮಾರ್ಕ್ಸ್ ಡಾಟ್ ಟಿಎಕ್ಸ್ಟಿ ಸ್ಪೇಸ್ ಹೈಫೆನ್ t ಸ್ಪೇಸ್ ಒಪೆನ್ ಇನ್ವರ್ಟೆಡ್ ಕಮಾಸ್ ಸ್ಪೇಸ್ ಕ್ಲೋಸ್ ಇನ್ವರ್ಟೆಡ್ ಕಮಾಸ್ ಸ್ಪೇಸ್ ಇಲ್ಲಿ ಹೈಫೆನ್ t ಎಲ್ಲೆಯನ್ನು ನಿರ್ಧರಿಸುತ್ತದೆ ಹಾಗೂ ಕೋಟ್ ಗಳ ನಡುವಿನ ಜಾಗ ಅದನ್ನು ಪ್ರತಿನಿಧಿಸುತ್ತದೆ
ಹೈಫೆನ್ ಕ್2 ಎನ್ನುವುದು ವಿಂಗಡಣೆ ಮಾಡಬೇಕಾಗಿರುವ ಎರಡನೇ ಕಾಲಂ ಅನ್ನು ಸೂಚಿಸುತ್ತದೆ
ಎಂಟರ್ ಒತ್ತಿ
ಕ್ಯಾಟ್ ಮಾರ್ಕ್ಸ್ ಡಾಟ್ ಟಿಎಕ್ಸ್ಟಿ ನಾವು ಎರಡನೇ ಕಾಲಂಗೆ ತಕ್ಕಂತೆ ಮಾತ್ರ ವಿಂಗಡಣೆ ಮಾಡಿದಾಗ ನಿಮಗೆ ಅವಿರ್ ಮೇಲೆ ಹೋಗಿ ಬಾಲಾ ಕೆಳಗೆ ಬಂದಿರುವುದು ಕಂಡುಬಂದರೆ ಅದು ಮೂಲ ಫೈಲ್ ಎಂದರ್ಥ
ಕಟ್ ಕಮಾಂಡ್ ನ್ನು ಫೈಲ್ ನ ಕೆಲವು ಮಾಹಿತಿಗಳನ್ನು ಕಟ್ ಮಾಡಲು ಬಳಸುತ್ತಾರೆ
ನಾವು ಈಗ ಮಾರ್ಕ್ಸ್ ಡಾಟ್ ಟಿಎಕ್ಸ್ಟಿ ನಿಂದ ಹೆಸರುಗಳನ್ನು ತೆಗೆದು ಹಾಕೋಣ
ಈಗ ನಾವು ಟರ್ಮಿನಲ್ ಗೆ ಹೋಗೋಣ
ALT Tab ಕಟ್ ಸ್ಪೇಸ್ ಮಾರ್ಕ್ಸ್ ಡಾಟ್ ಟಿಎಕ್ಸ್ಟಿ ಸ್ಪೇಸ್ ಹೈಫೆನ್ d ಸ್ಪೇಸ್ ಒಪೆನ್ ಇನ್ವರ್ಟೆಡ್ ಕಮಾಸ್ ಸ್ಪೇಸ್ ಕ್ಲೋಸ್ ಇನ್ವರ್ಟೆಡ್ ಕಮಾಸ್ ಸ್ಪೇಸ್
ಈ ಕಮಾಂಡ್ ನಲ್ಲಿ d ಯು ಎಲ್ಲೆ ನಿರ್ಧರಿಸುತ್ತದೆ ಮತ್ತು ಕೋಟ್ ಗಳ ನಡುವಿನ ಜಾಗವು ಅದನ್ನು ಪ್ರತಿನಿಧಿಸುತ್ತದೆ
ಹೈಫೆನ್ ಫ್2 ಎರಡನೇ ಕಾಲಂ ಅನ್ನು ಸೂಚಿಸುತದೆ
ನಂತರ ಎಂಟರ್ ಒತ್ತಿ
ಪಾಸ್ಟೆ ಕಮಾಂಡ್ ಎನ್ನುವುದು ಎರಡು ಅಥವಾ ಹೆಚ್ಚಿನ ಫೈಲ್ ಗಳ ಲೈನ್ ಗಳನ್ನು ಒಂದೇ ಫೈಲ್ ನಲ್ಲಿ ಸೇರಿಸುತ್ತದೆ
ಈಗ ನಾವು ನಂಬರ್ಸ್ ಡಾಟ್ ಟಿಎಕ್ಸ್ಟಿ ಮತ್ತು ಮಾರ್ಕ್ಸ್ ಡಾಟ್ ಟಿಎಕ್ಸ್ಟಿ ಎರಡನ್ನೂ ಉಪಯೋಗಿಸೋಣ
ಟರ್ಮಿನಲ್ ಗೆ ಹೋಗೋಣ
ನಂಬರ್ಸ್ ಡಾಟ್ ಟಿಎಕ್ಸ್ಟಿ ಮತ್ತು ಮಾರ್ಕ್ಸ್ ಡಾಟ್ ಟಿಎಕ್ಸ್ಟಿ ಅನ್ನು ಪೇಸ್ಟ್ ಮಾಡಿ ಮತ್ತು ಎಂಟರ್ ಒತ್ತಿ
ಈಗ ನಂಬರ್ಸ್ ಡಾಟ್ ಟಿಎಕ್ಸ್ಟಿ ನ ಮೊದಲ ಸಾಲು ಮಾರ್ಕ್ಸ್ ಡಾಟ್ ಟಿಎಕ್ಸ್ಟಿ ನ ಮೊದಲ ಸಾಲಿನೊಂದಿಗೆ ಸೇರಿಕೊಂಡಿದೆ
ನಾವು ಈ ಔಟ್ ಪುಟ್ ನ್ನು ಕಾಂಕೇಟ್ಫೈಲ್ ಡಾಟ್ ಟಿಎಕ್ಸ್ಟಿ ಎನ್ನುವ ಬೇರೆ ಫೈಲ್ ಗೆ ರಿಡೈರೆಕ್ಟ್ ಮಾಡಲು ರಿಡೈರೆಕ್ಟ್ ಕೀಯನ್ನು ಬಳಸಬಹುದು
ಟರ್ಮಿನಲ್ ಗೆ ಹೋಗೋಣ
ಅಪ್ ಏರೋ ಕೀಯನ್ನು ಒತ್ತಿ ರಿಡೈರೆಕ್ಟ್ ಕೀ ಆದ ಗ್ರೇಟರ್ ದೆನ್ ಗುರುತನ್ನು ಒತ್ತಿ ಕಾಂಕ್ಯಾಟ್ಫೈಲ್ ಡಾಟ್ ಟಿಎಕ್ಸ್ಟಿ ನಂತರ ಎಂಟರ್ ಒತ್ತಿ
ಕ್ಯಾಟ್ ಕಾಂಕ್ಯಾಟ್ಫೈಲ್ ಡಾಟ್ ಟಿಎಕ್ಸ್ಟಿ ಸ್ಲೈಡ್ ಗೆ ಹೋಗೋಣ
ಪಾಸ್ಟೆ ಕಮಾಂಡ್ tab ನಿಂದ ನಿರ್ಧರಿಸಲ್ಪಟ್ಟ ಸಂಖ್ಯೆಗಳನ್ನು ಕ್ರಮವಾಗಿ ತೋರಿಸಬೇಕೆಂದು ಇಚ್ಛಿಸಿದಲ್ಲಿ ನಾವು ಹೈಫೆನ್ s ನ್ನು ಬಳಸಬಹುದು
ಪಾಸ್ಟೆ ಹೈಫೆನ್ s ನಂಬರ್ಸ್ ಡಾಟ್ ಟಿಎಕ್ಸ್ಟಿ ಸ್ಲೈಡ್ ಗೆ ಹೋಗಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿದೆ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು